ಈ ಚಿತ್ರದಲ್ಲಿ ಒಂದು ಕಾರ್ಯಕ್ರಮದ ಚಿತ್ರ ಎಂದು ಹೇಳಬಹುದು.

ಹೂವಿನ ಗಿಡಗಳಂತು ತುಂಬಾ ಇಲ್ಲಿ ಬೆಳೆಸಿದ್ದಾರೆ.

ಈ ಚಿತ್ರದಲ್ಲಿ ನೀರನ್ನು ಶೇಖರಣೆಯನ್ನು ಮಾಡಿ ಇಟ್ಟಿದ್ದಾರೆ.

ಒಳ್ಳೆಯ ದುಬಾರಿ ಬಟ್ಟೆಗಳನ್ನು ಇಲ್ಲಿ ಹಾಕಿದ್ದಾರೆ. ಬಣ್ಣ ಬಣ್ಣ ಬಟ್ಟೆಗಳು ತುಂಬಾ ಇಲ್ಲಿ ಇಟ್ಟಿದ್ದಾರೆ.

ಈ ನೀರಲ್ಲಿ ಅನೇಕ ಜನರು ಬಂದು ಬಟ್ಟೆಗಳನ್ನು ಒಗೆಯುತ್ತಾರೆ ಮತ್ತು ಈ ನೀರು ಬೇರೆ ಜಾಗಕ್ಕೆ ಹರಿದುಕೊಂಡು ಹೋಗುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಹಣ್ಣಿನ ಅಂಗಡಿ ಚಿತ್ರ ಎಂದು ಹೇಳಬಹುದು. ಈ ಚಿತ್ರದಲ್ಲಿ--

ಇಲ್ಲಿ ಅನೇಕ ಹೂವುಗಳನ್ನು ಇಟ್ಟಿದ್ದಾರೆ ನೋಡಲು ಸುಂದರವಾಗಿದೆ.

ಇಲ್ಲಿ ಅನೇಕ ಚೀಲಗಳಲ್ಲಿ ವಸ್ತುಗಳನ್ನು ಕಟ್ಟಿ ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಅನೇಕ ವಸ್ತುಗಳು ಪ್ರದರ್ಶನಕ್ಕಾಗಿ ಇಟ್ಟಿದ್ದಾರೆ.

ಇದೊಂದು ಖಾಸಗಿ ಕಂಪನಿ ಎಂದು ಕೂಡ ಹೇಳಬಹುದು .

ಗೋಪುರವು ತುಂಬಾ ಉದ್ದದಾಗಿ ಚನ್ನಾಗಿ ಕಾಣಿಸುತ್ತಿದೆ ನೋಡಲು ಸುಂದರವಾಗಿದೆ.

ಇಲ್ಲಿ ಒಂದು ಸಿಹಿ ತಿಂಗಳ್ ತಿಂಡಿಯ ಅಂಗಡಿ ಹಾಗು ಅಹ್ ಹಲವಾರು ಅಂಗಡಿಗಳು ಇಲ್ಲಿ ಕಾಣಿಸುತ್ತಿದೆ.

ಇದಕ್ಕೆ ಅನೇಕ ಜನರು ಕೂಲಿ ಕೆಲಸ ಮಾಡಲು ದೂರದ ಊರಿಂದ ಬರುತ್ತಾರೆ.

ಅವರಿಗೆ ಬೇಕಾದ ಹೂಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾ--

ಮತ್ತು ಇಲ್ಲಿ ಮರದ ತಂಪಾದ ಗಾಳಿ ಬಿಸುತ್ತದೆ.